ಇದ್ರ ಮಾಡುದ್ರದಿಂದ ಚಿಲ್ರೆ ಸಮಸ್ಯೆನು ಕಡಿಮಿ ಆಗೈತಿ ಬಾಳ ಜನ್ರಿಗು ಒಪಯೋಗ ಆಗೈತಿ.

ಅದ್ರ ಜೋಡಿ ಇವರು ಬಾರಿ ದಣದಂಗ್ ಅಂತ ಕಾಣ್ತಾರ.

ಸ್ಟಾರ್ಟ್ ಆಗೇತ್ ನೋಡ್ರಿ ಇದು ಒಂದು ಮದುವೆ ಮಂಟಪ ಇಲ್ಲಿ ಬಹಳಷ್ಟು ಜನ ಅತಿಥಿಗೂಳು ಬಂದಂಗ ಕಾಂಣ್ತಾರ ಸ್ವಾಗತ ಮಾಡಾಕ ಒಂದು ಬಿಳಿ ನವಿಲು ಕುಂದ್ರಸ್ಯಾರ .

ಹೂವ್ ಅದಾವು ಹೂವಿನ ಕಲರ್ ಬಿಳಿ ಕಲರ್ ಐತೆ ಮತ್ತು ಕೆಂಪ್ ಕಲರ್ ನಲ್ಲಿ ಹೂವು ಹಾಕಿ ಅಲಂಕಾರ ಮಾಡಿದ್ದಾರೆ.

ಇದು ಒಂದು ಸ್ಕೂಲು ಯಾವ್ ಸ್ಕೂಲ್ ಅಪ್ಪ ಅಂತ ಅಂದ್ರ ಇದು ಡಾನ್ಸ್ ಹೇಳ್ಕೊದಂತ ಸ್ಕೂಲ್ .

ಎರಡು ಎಮ್ಮಿಗಳು ಒಂದು ಹೊಳೆಯ ಸ್ನಾನ ಮಾದಕತವು.

ಅಡ್ರಗಡೆ ಅದ್ರ ಬಾಜು ಬಾಜು ಬಾಳೆಕಾಯಿ ತೋಟನು ಕಂಡು ಬರಕತೈತಿ.

ಇಲ್ಲಿ ನೊಡ್ರಿಲ್ಲಿ ಯಾವುದೊ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಒಂದ್ ದೊಡ್ದು ಹಾಲ್ ಐತೆ ಆ ಹಾಲ್ನಾಗ ಕುರ್ಚಿ ಎಲ್ಲ--